ಮತ್ತು ಆ ಕಾರಿಗೆ ಒಂದು ಯಾವುದೋ ಮಿಶಿನಿ ನ ಪೈಪ ನ್ನು ಅಚ್ಚಿದ್ದಾರೆ.

ಮತ್ತು ಅಲ್ಲಿ ಎಂ_ಆರ್_ಪಿ ಎನ್ನುವ ಬೋರ್ಡ್ಗಳನ್ನು ಹಾಕಿದ್ದಾರೆ.

ಆ ಇಲ್ಲಿ ಬಹಳಷ್ಟು ಟ್ರಾಕ್ಟರ್ ಗಳು ನಿಂತಿವೆ.

ಇನ್ನೂ ಕೆಲವೊಂದು ಕಡೆ ಬಟ್ಟೆಗಳನ್ನ ಜೋಡಣೆ ಮಾಡಿ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಆ ಡೆಕೊರೇಷನ್ ಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಬಹಳಷ್ಟು ಅ ಗ್ಯಾಸ್ ಗಳನ್ನು ನೋಡಬಹುದು.

ಮತ್ತು ಅಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಮೇಲಿನ ಫ್ಲೋರ್ ಇನಲ್ಲಿ.

ಮತ್ತು ಆ ಬಾಕ್ಲಿನ ಒಳಗೆ ಹೋಗಲು ಕೆಲವೊಂದು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿದ್ದಾರೆ.

ಈ ಚಿತ್ರದಲ್ಲಿ ಎರಡು ಕಾರ್ ನಿಂತಿದ್ದಾವೆ.

ಟೂ ಕಾರ್ ಇನ ಪಕ್ಕ ಶೆಡ್ ಗಳು ಇದ್ದಾವೆ.

ಇದು ಒಂದು ಫಿಶ್ ಮಾರ್ಕೆಟ್ ಆಗಿದೆ.

ಮತ್ತು ಆ ಪಕ್ಷಿಗಳು ಹಾರಾಡುತ್ತಿರುವ ಹಾರಾಡುತ್ತಿರುವುದರ ಕೆಳಗೆ ಬಹಳಷ್ಟು ನೀರ್ ಗಳು ನೀರು ಹರಿಯುತ್ತಿದೆ.